ಈ ಚಿತ್ರದಲ್ಲಿ ಆಹ್ಹ್ ಇಬ್ಬರು ವ್ಯಕ್ತಿಗಳು ಒಂದು ಆಹ್ಹ್ ಹೊಳೆಯ ಆಹ್ಹ್ ಕೆರೆಯ ಮೇಲೆ --

ಆಹ್ಹ್ ನಿಂತಿದ್ದಾರೆ ಹಿಂದೆ ಒಂದು ದೋಣಿ ಇದೆ ಹಾಗೂ ಇಬ್ಬರು ಬಿಳಿ ಶರ್ಟ್ ಧರಿಸಿದ್ದಾರೆ ಫೋಟೋ ಅನ್ನು ನೋಡುತ್ತಿದ್ದಾರೆ ಹಿಂದೆ ಒಬ್ಬ--

ಹಾಗೂ ಸುತ್ತ ಹಸಿರು ಮರಗಳಿವೆ ಹಾಗೂ ಒಂದು ರೋಡ್ ಇದೆ.

ಆಕಾಶವು ಬಿಳಿ ಬಣ್ಣದಿಂದ ಕೂಡಿರುವುದನ್ನು ನೋಡಬಹದು ಬಹಳ ಸುಂದರವಾಗಿ ಕಾಣಿಸು--

ಹಲವಾರು ಆಹ್ಹ್ ಗೋಡೆಗೆ ಆ ಬಿಲ್ಡಿಂಗ್ಗೆ ಕೊಣೆಗಳು ಬಿ ಕಿಟಿಕಿಗಳಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಲ್ಲಿನ ಕಟ್ಟಡ ಈ ಕಲ್ಲಿನ ಕಟ್ಟಡಕ್ಕೆ--

ಅದು ಹಸಿರು ಬಣ್ಣ ಹಾಗೂ ಅರಿಶಿನ ಬಣ್ಣದ ಕೂಡಿದೆ ಹಾಗೂ ಕೆಳಗಡೆ ಕಲ್ಲಿನ ಕಟ್ಟಡ--

ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುತ್ತಿರುವುದನ್ನು ಸಹ ನೋಡಬಹುದಾಗಿದೆ.

ಹಾಗೂ ಈ ಮೂರು ರೈಲ್ವೆ ಸ್ಟೇಷನ್ ಬಿಳಿ ಮತ್ತು ನೀಲಿ ಆಕಾರದ್ದಾಗಿದೆ ಕಪ್ಪು ಇಂಜಿನ್ ಆಗಿದೆ.

ತದಲ್ಲಿ ಒಂದು ದೊಡ್ಡ ಬಿಲ್ಡಿಂಗು ಆಹ್ಹ್ ಹಾಗೂ ಎರಡು ಆಹ್ಹ್ ದೊಡ್ಡದಾದ ಗೇಟು --

ಹಸಿರು ನೆಟ್ಟಿನ ಕೆಳಗಡೆ ಗಿಡಗಳನ್ನು ನೆಟ್ಟಿರುದು ನೋಡಬಹುದು ವಿಧ ವಿಧವಾದ ಗಿಡಗಳಿವೆ.

ಮತ್ತು ತುಂಬಾ ಜಜನಗಳೂ ಮೀನನ್ನು ಆ ತೊಗೊಳಕ್ಕೆ ಬಂದಿದ್ದಾರೆ.

ಮತ್ತು ತುಂಬಾ ಜನಗಳೂ ಮೀನನ್ನು ಆ ತೊಗೊಳಕ್ಕೆ ಬಂದಿದ್ದಾರೆ.

ಹಾಗೂ ಒಂದ್ ಈ ಕಲ್ಲಿನ ಕಟ್ಟಡವನ್ನು ಬಹಳ ಸುಂದರವಾಗಿ ಕಟ್ಟಿರುವುದನ್ನು ನೋಡಬಹುದಾಗಿ ಕಾಣುತ್ತದೆ.

ಈ ಚಿತ್ರದಲ್ಲಿ ಒಂದು ದೇವಸ್ಥಾನ ಹಳೆಯ ಹಳೆಯ ಪುರಾತನ ಕಾಲದ--

ಈ ಚಿತ್ರದಲ್ಲಿ ಒಂದು ದೇವಸ್ತಾನ ಹಳೆಯ ಹಳೆಯ ಪುರಾತನ ಕಾಲದ --

ಲೈಟ್ ಗ್ರೀನ್ ಕಲರ್ ಎದ್ದು ಕಾಣಿಸುತ್ತದೆ ಹಾಗೂ ವಿಧ ವಿಧವಾದ ಹೂಗಳು--

ಚಿತ್ರದಲ್ಲಿ ಒಂದು ದೊಡ್ಡದಾದ ಮರವಿದೆ ಹಾಗೂ ಒಂದು ಹೋಟೆಲ್ ಹೋಟೆಲ್ ಮುಂದೆ ಬೈಕ್ಗಳನ್ನು ನಿಲ್ಲಿಸಿದ್ದಾರೆ.

ಹಾಗು ಮನುಷ್ಯರು ಬಹಳ ಆಂ ಅಆಆ ನೀರಿ ನದಿಯಲ್ಲಿ ಅ ಓಡಾಡುತ್ತಾ --

ಹಾಗೂ ಮನುಷ್ಯರು ಬಹಳ ಆಹ್ಹ್ ನೀರ್ ನದಿಯಲ್ಲಿ ಓಡಾಡುತ್ತಾ--

ಹಾಗೂ ಮನುಷ್ಯರು ಬಹಳ ಆಆಹ್ ಆ ನೀರಿ ನದಿಯಲ್ಲಿ ಆ ಓಡಾಡುತ್ತಾ --

ಈ ಒಂದು ಆಫೀಸ್ ಆಫೀಸಿನಲ್ಲಿ ಒಂದು ಸ್ಕ್ರೀನ್ ನೋಡಬಹುದು.

ಹಾಕಿರುದನ್ನು ನೋಡುತ್ತಾರೆ ಹಾಗೂ ಮುಂದೆ ಒಂದು ನೀರಿನ ಹೊಂಡವಿದೆ ಅದು ಬಹಳ ದೊಡ್ಡ ದೊಡ್ಡವಾದ--

ಆಕಾಶವು ಕಂದು ಮತ್ತು ನೇರಳೆ ಬಣ್ಣದಿಂದ ಕೂಡಿದೆ ಹಾ--

ಆಕಾಶವು ಕಂದು ಮತ್ತು ನೇರಳೆ ಬಣ್ಣದಿಂದ ಕೂಡಿದೆ ಹಾಗೂ--

ಲೈಟ್ಗಳಿವೆ ಹಾಗೂ ಅದರ ಸುತ್ತ ಗಾರ್ಡನ್ ಏರಿಯಾದಲ್ಲಿ ಗಿಡಗಳನ್ನು ಹಾಕಿದ್ದಾರೆ.

ಸುತ್ತ ಆಹ್ಹ್ ಮರಗಳಿವೆ ಅದು ಕಪ್ಪು ಬಣ್ಣದಾಗಿ ಕಾಣುತ್ತದೆ.

ಸುತ್ತ ಆಹ್ ಮರಗಳಿವೆ ಅದು ಕಪ್ಪು ಬಣ್ಣದಾಗಿ ಕಾಣುತ್ತವೆ .

ಈ ಚಿತ್ರದ್ದಲ್ಲಿ ಒಂದು ಹೋಟೆಲ್ ಹೋಟೆಲ್ ಟೇಪ್ ಮೇಲೆ ಒಂದು ಟೇಬಲ್ ಮುಂದೆ--

ಇಬ್ಬರು ವ್ಯಕ್ತಿಗಳು ಒಂದು ಬೌಲ್ನಲ್ಲಿ ಪಾಯಸ ಹ್ಮ್ ಸ್ವೀಟ್ ತಿನ್ನುತ್ತಿರುವುದನ್ನು ನೋಡಬಹುದು ಅವರ ಮುಂದೆ ನೀರಿನ ಬಾಟಲ್ ಎರಡು--

ಇಲ್ಲಿ ಮುಂದೆ ಆ ಸೈಕಲ್ ರಿಕ್ಷಾದಲ್ಲಿ ಸುಮಾರು ಜನರು ಹೋಗುತ್ತಿರುದು ನೋಡಬಹುದು ಕೂಲಿ ಕೆಲಸಕ್ಕಾಗಿ ನಿಂತಿದ್ದಾರೆ.

ಎಷ್ಟ್ ಅತ್ರ ಇದ್ರು ನೋಡಕು ಆಗ್ಲಿಲ್ಲ ಹೋಗಕೂ ಆಗ್ಲಿಲ್ಲ ನಮ್ಗೆ --

ಹ್ಮ್ ಬಿಳಿ ಹಾಗೂ ಸ್ಕೈ ಬ್ಲೂ ಹಸ್ ಪಚ್ಚ ಹಸಿರಿನ ಬಣ್ಣದ್ದಾಗಿದೆ ಹಾಗೂ ಮೇಲೆ ಗೋಲ್ಡನ್ ಕಲರ್ --

ನಮ್ಮನೆ ಸುತ್ತ ಮುತ್ತ ಕಾಡು ಗದ್ದೆ ತೋಟ ಇದೆ ಅಲ್ಲೊಂದು ಐವತ್ ಅರವತ್ ನವಿಲುಗಳ್ ಓಡಾಡ್ ತಾ ಇರ್ತವೆ ಸಿಕ್ಕಾಪಟ್ಟೆ ಚೆನಾಗಿರುತ್ತೆ ನೋಡ್ಲಿಕ್ಕೆ --

ಈ ಚಿತ್ರದಲ್ಲಿ ನಾವೊಂದು ಆಟಾಡುವ ದೃಶ್ಯವನ್ನು ನೋಡಬಹುದು.

ಹಾಂ ಬಹಳ ಉದ್ದದ ರೈಲು ಆಕಾಶವು ಕಾಣಿಸುತ್ತದೆ ಹಾಗೂ ಬಹಳ ಸುಂದರ --

ಒಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆ ಹಾಗೂ ಮುಂದೆ ಜನ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಅನ್ನು ನೋಡಬಹುದು ಬಹಳ ಆಹ್ಹ್ ಇದು ಆ ಹಿಂದೂ ದೇವಾಲಯವಾಗಿ ಕಾಣಿಸುತ್ತದೆ.

ಸುತ್ತವೂ ಗಿಡ ಮರಗಳು ಹಾಗು ಮನೆಗಳಿವೆ ಬಿಳಿಯ ಮನೆ ಹಾಗೂ ದೊಡ್ಡ ದೊಡ್ಡ ಮನೆಗಳನ್ನು ನೋಡಬಹುದು.

ಸುತ್ತವೂ ಗಿಡ ಮರಗಳು ಹಾಗು ಮನೆಗಳಿವೆ ಬಿಳಿಯ ಮನೆ ಹಾಗೂ ದೊಡ್ಡ ದೊಡ್ಡ ಮನೆಗಳನ್ನು ನೋಡಬಹುದು.

ಆ ಚೇರು ಬಿಳಿ ಚೇರ್ ಆಗಿ ಕಾಣಿಸುತ್ತದೆ ಸಿಂಹಾಸನದ ಮೇಲೆ ಇಬ್ಬರು ಹುಡುಗರು ಕೂತಿದ್ದಾರೆ.

ತುಂಬಾ ಟೊಮೇಟೊಗಳಿವೆ ಹಾಗೂ ಅದರ ಮೇಲೆ ಲೈಟ್ ಗಳ ಬೆಳಕನ್ನು ಸಹ ನೋಡಬಹುದು.